ನಾವು ಬೆಳ್ಳಿಗ್ಗೆ ಎದ್ದ್ ತಕ್ಷಣವೇ ಯೋಗ ಮಾಡ್ತೀವಿ ಯಾಕ್ ಮಾಡ್ತೀವಿ? ನಮಗೆ ಟೈಮ್ ಟೈಮ್ ಪಾಸ್ ಗಂತ ಅಲ್ಲ.

ನನಗೆ ಇದು ಸೂಟ್ ಆಗತೈತೋ ಇಲ್ವೋ ನನಗೆ ಚೆನ್ನಾಗ್ ಕಾಣತೈತ ಕಲರ್ ಎಲ್ಲ ಕೇಳ್ತಿವಿ.

ಅದು ತಾಳಿ ಎಲ್ಲ ಮುಗಿದ್ಮೇಲೆ ಊಟ ಇಡ್ತಾರೆ ಊಟ ಅಂತೂ ಎಸ್ಟ್ ಸೂಪರ್ ಆಗಿ ಇರ್ತದೆ ಗೊತ್ತಾ ಒಂದು ತರ ಇರೋಲ್ಲ ವಿಧ ವಿಧ ಬೇರೆ ಬೇರೆ ಬೇರೆ ತರ ಇರ್ತಿತೆ ಊಟ.

ಅವು ಮೊದ್ಲು ಕಾಲದಿಂದ ಹಾಡಿರುವಂತಹ ಸಂಗೀತ ಗಾರರು. ನಾವು ಕಲ್ಲಿಂದ ಕೆತ್ತನೆ ಮಾಡಿರ್ತಾರೆ ಎಸ್ಟ್ ಚೆನ್ನಾಗ್ ಕಾಣತ್ತಲ್ಲ ಪೌಡರ್ ನ ವಿಚಾರಿಸಬೇಕು ಯಾವ ಕಲ್ಲಿಂದ ಮಾಡಿದರೆ ಯಾವ ಇದರಿಂದ ಇಲ್ಲ ಅಂತ --

ಬರ್ಡೆ ಗ್ ಕಟ್ ಮಾಡ್ತೀವಿ ಇಲ್ಲ ಯಾವುದೋ ಮದ್ವೆಗೆ ಯಾವದಾದ್ರು ಇರೋ ಫ್ಯಾಂಕ್ಷನ್ ಗೆ ಕಟ್ ಮಾಡ್ತೀವಿ.

ಚರ್ಚ್ ಅಂತ ಬಂದ್ರೆ ಯಾರಿಗ್ ಇಷ್ಟ ಇಲ್ಲ ಹೇಳಿ ಕ್ರಿಸ್ಮಸ್ ಹಬ್ಬ ಬಂತಂದ್ರೆ ಎಸ್ಟ್ ಚೆನ್ನಾಗ್ ಇರುತ್ತೆ ನೋಡೋಕೆ.